ಇಲ್ಲಿ ತೆಂಗಿನ ಮರಗಳು ಎಷ್ಟು ಚಂದ್ ಇದ್ದವೇ ನೋಡ್ರಿ ನೋಡ್ರಿ ವಾತಾವರಣ ಸಂಜೆ ಎಷ್ಟು ಚಂದ್ ಕಾನಕಥತೆ--

ಇದು ನೋಡ್ರಿ ಕೋರ್ಟ್ ಇದ್ದಂಗೆ ಐತೆ ಕೆಂಪಗೆ ಬೆಳ್ಳಗೆ ಐತೆ --

ಇದ್ರೊಳಗೆ ಎರಡು ಮೂರು ಮಾಡಿ ಇದೆ ಅನ್ಸ್ತಾಸ್ಟ್ --

ನೋಡ್ರಿ ಇದು ಅಹ್ ಅಹ್ ಎಕ್ಸಾರ್ಸಿಯ್ಸ್ ಮಾಡ್ತಾರಲ್ಲಿ ಅದು ಹಗನ್ಸತೆ ನೋಡ್ರಿ ಏನ್ ಆಂಸ್ಟತೆ --

ಇಲ್ಲಿ ಕಿಟಕಿ ಐತೆ ಕಿಟಕಿ ತಕ ಇಸ್ಕೊಳದು ತಗೋಳದು ಮಾಡ್ತಾರೆ ಆಂಸ್ಟತೆ --

ಇದು ನೋಡ್ರಿ ವೋಲ್ವೋ ಬಸ್ ಅನಸ್ತತೆ ಇದು --

ಎಲ್ಲ ಹೆಂಗೆ ಇದಾವ ನೋಡ್ರಿ ಇದ್ರೊಳಗೆ ಮಕ್ಕೊಳದು ಫೆಸಿಲಿಟಿ ಇದಾವು ಆದ್ರೆ ಇದು ಸಣ್ಣ ಇದ್ದವು.

ಇವರು ನಿಂತುಕೊಂಡು ಮೀನಾ ಎಲ್ಲಾ ಹಿಡಿಯಕತರ ಎಷ್ಟು ಚಂದ್ ಐತೆ ನೋಡ್ರಿ ದೋಣಿ ನೋಡಕ್ಕೆ --

ಇಲ್ಲಿ ಯಾರೋ ಬೈಕ್ ಹೊಡಿಯಾಕತ್ತರ ಅನಸ್ತೇತಿ.

ಮಸ್ತ್ ಚಂದ್ ಕಾಂಸಾಕತೇತಿ ನೋಡಕ್ಕೆ ಮಾತ್ರ --

ಇಲ್ಲೆಲ್ಲಾ ನಮಗೆ ಏನೇನು ದಿನನಿತ್ಯ ಬಳಸ್ತೆವ ಅದು ಎಲ್ಲಾ ಸಾಮಾನ್‌ ಹಚ್ಚ ಬುಟ್ಟಾರ .

ನೋಡಕ್ಕೆ ಎಲ್ಲ ಎಷ್ಟು ಚಂದ್ ಐತೆ ಆದ್ರೆ ಇದು ರಾತ್ರಿ ತೆಗ್ದಿದ್ದು ಫೋಟೋ ಅನಸ್ತಸ್ಥೆ ನೋಡ್ರಿ ಚಂದ್ ಐತೆ--

ರೋಡ್ ಎಲ್ಲ ಎಷ್ಟು ಚಂದ್ ಐತಿ ಮತ್ತೆ ಮರ ಎಲ್ಲ ಅದಾವು.

ಇದು ನೋಡ್ರಿ ಈ ಚಿತ್ರದೊಳಗೆ ಇವರು --

ಆದ್ರೆ ಇದನ್ನ ಸಿಮೆಂಟ್ ಒಳಗ ಮಾಡ್ಯಾರ ಅನ್ಸ್ತಾಸ್ಥೆ ಇಲ್ಲೆಲ್ಲಾ ಪಕ್ಕಕ್ಕೆ ಡಿಸೈನ್ ಮಾಡಾರ.

ಆದ್ರೂ ಚಂದ್ ಐತೆ ಇಲ್ಲೆಲ್ಲಾ ಸ್ಟೀಲಿಂದು ಸಣ್ಣಿ ಹಾಕಾರ ಮೇಲೆ --

ಇದನ್ನ ಕೆತ್ತಕ್ಕೆ ಟೈಮು --

ಎಲ್ಲ ಎಷ್ಟು ಎತ್ರತ್ರ ಗಿಡ ಬೇಲ್ದಾವೆ --

ಈ ಚಿತ್ರ ನೋಡ್ರಿ ಈ ಚಿತ್ರ ದಾಗ ಇವರು ಎಲ್ಲರೂ --

ಎಷ್ಟು ಎರಡು ನೀಲಿ ಕಲರೆ ನ ಮೂರು ಜನ ಅದಾರ ಹಸಿರು ಕಲರೆ ನ --

ಇಲ್ಲಿ ನೋಡ್ರಿ ಹಿಂದೆ ಈ ಫೋಟೋ ದಗೆ ಎಲ್ಲ ಹಿಂದಿಂದು ಎಲ್ಲ ಹಸೀರು ಬಂದ್ ಐತಿ.

ಮುಂದಿಂದ್ ಗಿಡ ಎಲ್ಲ ಹಸೀರ್ ಇಲ್ಲೊಂದ್ ಗಿಡಾ ಹಸೀರ್ ಇದ್ರೂ ನು --

ಒಂಬತು ಹತ್ತು ಹನ್ನೊಂದು ಇದಾವೆ ರೀ ಅಲ್ಲಿ ದೊಡ್ಡದು ಒರಿ ಹಬ್ಬಸಾರ.

ಎಸ್ಟೋಕೊಂಡು ನೀರು ಐತೆ ನೋಡ್ರಿ ಅದರ ದಂಡಿ ಮೇಲೆ ಇನ್ನೊಂದು ದೋಡದ --

ನಮ್ ಬೆಳಗಾವಿ ಸಿಟಿ ಇದ್ದಂಗೆ ಐತೆ ನೋಡ್ರಿ ಇದು ಅದೇ ಸಿಟಿ ಏನೋ ಗೊತ್ತಿಲ್ಲ ಬಾರಿ ಚಂದ್ ಐತೆ --

ಇಲ್ಲಿ ಆಚೆ ಇಚ್ಛೆ ಇಬ್ರು ದ್ವಾರ ದೇವೆತೆ ಮಾಡಾರ.

ಇದು ಕರ್ನಾಟಕ ಎ.ಟಿ.ಎಮ್ ನೋಡ್ರಿ ಎ.ಟಿ.ಎಮ್ ನಾಗ ಎಲ್ಲ --

ಇದು ಏನೋ ಯಾವುದೊ ದೇವಿದು ಅನ್ಸ್ತಾಸ್ಥೆ ಮೇಲೆ --

ನೋಡ್ರಿ ಇಲ್ಲಿ ಚಿತ್ರ ದಾಗ ಇಲ್ಲಿ ಹಾಕಾರ ಎಲ್ಲ ಸಮಾನ್ ಹಾಕಾರ.

ಇಲ್ಲಿ ಯಾರೋ ಟಿಕೆಟ್ ತೊಗಂಡಾರ ಆಗ್ಲೇ ಬೈಕ್ ಪಾರ್ಕ್ ಮಾಡಾರ .

ಅಮೌಂಟ್ ತುಂಬೋದು ಎಲ್ಲ ನಮ್ಗೆ ಬೇಕಾಗಿದ್ದು ಕೆಲಸ ಮಾಡ್ಕೊಬೋದು.

ಮತ್ತೆ ಈ ಚಿತ್ರದಾಗ ಆಕ್ಕಡೆ ಅಪೋಲೋ ಫಾರ್ಮಸಿ ಐತೆ ಅಪೋಲೋ ಫಾರ್ಮಸಿ ಒಳಗೆ --

ಈ ಚಿತ್ರ ನೋಡ್ರಿ ಇದ್ರಾಗ ಹೋಟೆಲ್ ಬಾರಿ ಚಂದ್ ಐತೆ ಹೊಸಾ ಟೈಪ್ ಹೋಟೆಲ್ ಐತೆ--

ಇದ್ರೊಳಗೆ ಐಸ್ಕ್ರೀಮ್ ಇದು ಎಲ್ಲ ಇದಾವು ಎಷ್ಟೊಂದು ಚೈರ್ಸ್ ಹಾಕಾರ.

ದೊಡ್ಡದು ಕೇಸರಿ ಕಲರ್ ಬಣ್ಣ ಹಚ್ಚರ ವೈಟ್ ಕಲರ್ --

ಆ ಚಿತ್ರದಗಿಂತಾ ಮಜಾ ಬಂದೈತೆ ಎಲ್ಲ.

ಇದು ಗುಡಿಸಲು ಐತಿ. ಬಾರಿ ಚಂದ್ ಐತ ನೋಡ್ರಿ ಹಿಂದಿಂದೆಲ್ಲಾ --

ಆಟ ಆಡವು ಎಲ್ಲ ಯಾದವ್ ನೋಡ್ರಿ ಸಣ್ಣ ಹುಡುಗೂರು ಮತ ನೆಲ ಹಿಡುಕೊಂಡು.

ಮತ್ತೆ ಇವೆಲ್ಲ ಸಣ್ಣ ಸಣ್ಣ ಬೋಟ್ ಅದಾವು ಅಲ್ಲೊಂದು ದೊಡ್ಡದು ಎಂಟ್ರಿ ಐತಿ.

ಇದು ನೋಡ್ರಿ ಸ್ವಿಮ್ಮಿಂಗ್ ಪೂಲ್ ಆದ್ರೆ ಚಂದ್ ಐತೆ ಒಂದ ನಮನಿ.